ಇಲ್ಲಿ ನಾಲ್ಕೈದು ಜನ ಹುಡುಗರು ಸ್ಟೂಡೆಂಟ್ಸ್ ಗಳು ಕುತ್ಕೊಂಡಿದ್ದಾರೆ ಅಲ್ಲಿ ಡ್ರಾಯಿಂಗ್ ಶೀಟ್ ಗಳು ಇದ್ದಾವೆ ಇಲ್ಲಿ ಮೂರು ನಾಲ್ಕು ಮತ್ತು ಒಂದು ಇಲ್ಲಿ ಡೋರ್ ಕೂಡ ಇದೆ ಫ್ಲವರ್ ಪಾರ್ಟ್ ಕೂಡ ಇದೆ ನೋಡೋದಕ್ಕೆ ಗಮ್ ಗಳು ಕೂಡ ಇದೆ ಒಂದು ಹುಡುಗಿ ಕೆಲಸವನ್ನು ಡ್ರಾಯಿಂಗ್ ಶೀಟನ್ನು ಕಟ್ ಮಾಡುತಿದೆ.